ಸುತ್ತಲೂ ಗೋಡೆಯಿಂದ ಕಟ್ಟಿದ್ದಾರೆ ಒಂದು ಕಬ್ಬಿಣದ ಗೇಟನ್ನು ಹಚ್ಚಿದ್ದಾರೆ.

ಈ ಚಿತ್ರದಲ್ಲಿ ಅಂಗಡಿಯು ಕಾಣುತ್ತಿದೆ ಅದರ ರ್ಯಾಕ್ ನಲ್ಲಿ ಹಲವಾರು ಬಿಸ್ಕೆಟ್ ಗಳು ಕುಕ್ಕೀಸ್ ಗಳು ಬ್ರಷ್ ಗಳು ಕಾಣುತ್ತಿವೆ.

ಈ ಚಿತ್ರದಲ್ಲಿ ಫಿಶ್ ಮಾರುಕಟ್ಟೆ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಹೋಟೆಲ್ ಕಾಣುತ್ತಿದೆ ಅದರ ಒಳಗಡೆ ಟೇಬಲ್ ನ ಮೇಲೆ ಅಡಿಗೆಯನ್ನು ಇಡಲಾಗಿದೆ ಮತ್ತು.

ಗೋಡೆಯ ಮೇಲೆ ಹಲವಾರು ಫೋಟೋ ಗಳನ್ನು ಅಂಟಿಸಲಾಗಿದೆ.